ಇದು ಒಂದು ಗೇಟ್ ರಸ್ತೆಯ ಪಕ್ಕದಲ್ಲಿ ಒಂದು ಗೇಟ್ ಈ ಗೇಟ್ ಮಾಡುವುದರಿಂದ ತುಂಬ ಉಪಯೋಗವಾಗುತ್ತದೆ ಮನೆಯ ಸುತ್ತಮುತ್ತಲು ಕೋಂಪೌಂಡ್ ಇದ್ದರೆ ಬೇರೆ ಯಾರು --

ಆಲ್ ಓವರ್ ಕರ್ಣಾಟಕ ನಾವು ಎಲ್ಲಿಗೆ ಹೋದರು --

ಅಡಿಕೆ ತೊಟ ಅಡಿಕೆ ತೋಟ ದಿಂದ ನಾವು ಹೆಚ್ಚಾಗಿ ಅಡಿಕೆಗಳನ್ನು ಉತ್ಪಾದನೆ ಮಾಡ್ಬಹುದು ಹಾಗೆ ಹಾಗೆ ಈಗ ಎಲ್ಲರು ಅಡಿಕೆಗಳನ್ನು ಉತ್ಪಾದನೆ ಮಾಡುತ್ತಿದ್ದಾರೆ ಇದನ್ನು --

ಧಾನ್ಯಗಳನ್ನು ಬೆಳೆಯಲು ಆಗುದಿಲ್ಲ ಅಡಿಕೆಗೆ ತುಂಬ ರೇಟಿದೆ ಇದನ್ನು ರೇಟನ್ನು ಕಡಿಮೆ ಮಾಡಿ --

ಹಲವಾರು ರೀತಿಯ ಉತ್ತಮವಾದಂತಹ ಕೆತ್ತನೆ ಮಾಡು ಕೆತ್ತನೆ ಮಾಡುವುದರಿಂದ ನಾವು --

ಉಪಯೋಗಿಸುತ್ತಿದ್ದರು ಹಾಗಾಗಿ ಅವರು ಹೆಚ್ಚಿಗೆ ಕಾಲ ಬಾಳುತ್ತಿದ್ದರು ಈಗಿನ ಕಾಲದಲ್ಲಿ ಎಲ್ಲ ಮೆಡಿಕಲ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ.

ಯಾಕಂದ್ರೆ ಪ್ರಯಾಣಿಕರು ಬಂದು ಕೂರುತ್ತಾರೆ ಹೀಗೆ ಇದ್ದರೆ ಯಾರು ಬರುವುದಿಲ್ಲ ನೀಟ್ನೆಸ್ಸ್ ಆಗಿ ಇರ್ಬೇಕು ಅಂದರೆ ಯಾರು ಬರಲು ಆಗುವುದಿಲ್ಲ.

ಮಾಡಿಕೊಟ್ಟಿರುವವರು ಬೇರೆ ಬೇರೆ ಕಡೆಗೆ ಹೋಗಿ ಬೇರೆ ಬೇರೆ ತಮ್ಮ ಕಾರ್ಯಗಳನ್ನು ಮುಗಿಸಿಕೊಂಡು ಬರುತ್ತಾರೆ ಅದರಲ್ಲಿ --

ಆ ರೂಮ್ಗಳ ಮಧ್ಯೆ ಮೇಲ್ಗಡೆ ಬರಿಯಬೇಕು ಬರಿಲಿಲ್ಲ ಅಂದ್ರೆ ಅವರಿಗೆ ಬಹಳ ತೊಂದರೆ ಆಗುತ್ತದೆ.

ನೀರಿನ ಚನಲ್ ನೀರಿನ ಚನಲ್ ನಮ್ಮ ದೇಶಕ್ಕೆ ಚಿಕ್ಕ ಬಳವರಿಗಾರರಿಗೆ ತುಂಬ ಉಪಯುಕ್ತ ಯಾಕಂದ್ರೆ --